ಆ ನಾಲ್ಕೈದು ಶಟ್ಟರ್ ಗಳು ಕಾಣಿಸುತ್ತಿವೆ.

ಒಂದೂ ರೈಲಿನ ಹಳಿ ಕಾಣಿಸ್ತಾ ಇದೆ.

ಹಾಗೂ ವಾಲ್ ಮೇಲೆ ಎರಡು ಪೋಸ್ಟರ್ಗಳಿದವೆ.

ಹಾಗೂ ಎದುರುಗಡೆ ಒಂದು ಕಟೌಟ್ ಇದೆ.

ಮತ್ತೆ ಅಲ್ಲಿ ರೆಡ್ ಕಲರ್ ಕೋ ಕೋ ಕೋಲ ಬರೆದಿರೋದು ಕಾಣಿಸುತ್ತಿದೆ.

ಗೇಟಿಗೆ ವೈಟ್ ಕಲ ಬಿಳಿ ಕಲರ್ ಬಣ್ಣ ಬಳಿದಿದ್ದಾರೆ.

ಮತ್ತು ಕೆಳಗಡೆ ಮ್ಮ್ - ಗ್ರೀನ್ ಕಲರ್ ನ ಕಾರ್ಪೆಟ್ ಹಾಸಿದ್ದಾರೆ.

ಹಾಗು ಅದರ ಒಂದು ಕಾಲು ಮುತ್ತು ಮೂಗು ಎಲ್ಲೋ ಕಲರ್ ದಾಗಿದೆ.

ಒನ್ ಸ್ವಲ್ಪ ಗಿಡಗಳು ಒಣಗು ಹೊಗಿವೆ.

ಇದು ಒಂದು ವೀರಭದ್ರೇಶ್ವರ್ ಹೋಟೆಲ್ ಅಂತ.

ಹಾಗೂ ಮೂರು ಯೇಸು ಕ್ರಿಸ್ತನ ಚಿತ್ರಗಳು ಇದಾವೆ. ಎ --

ಇಲ್ಲಿ ದೂರದಲ್ಲಿ ಒಂದು ಟವರ್ ಕಾಣಿಸುತ್ತಿದೆ.

ಹಾಗು ಎದ್ರುಗಡೆ ಶೆಡ್ಡಿಗೆ ನೀಲಿ ಕಲರ್ ಪೇಂಟನ್ನು ಬೆಳೆದಿದ್ದಾರೆ.

ಅವರು ಮಲ್ಟಿ ಕಲರ್ ಟೀ ಶರ್ಟ್ ಹಾಕೊಂಡಿದ್ದಾರೆ.

ಇಲ್ಲಿ ದೂರದಲ್ಲಿ ಹಲವಾರು ರೀತಿಯ ಮರಗಳು ಬಿಲ್ಡಿಂಗ್ ಗಳು ಕಾಣಿಸುತ್ತಿವೆ.

ಮತ್ತು ಒಂದು ವೈಟ್ ಕಲರ್ ಬ್ಯಾಗು ಕೂಡ ಕಾಣಿಸುತ್ತಿದೆ.

ಎಲ್ಲಾ ರೀತಿಯ ಗ್ಲಾಸಿ ನ ಕಂಪಾರ್ಟ್ಮೆಂಟ್ಸ್ ಗಳಲ್ಲಿ ಸಾಮಾನುಗಳನ್ನು ಇಟ್ಟಿದ್ದಾರೆ ಎ--

ಹಾಗೂ ದೊಡ್ಡ ಸಣ್ಣ ಗಿಡ ಮರಗಳು ಕೂಡ ಕಾಣಿಸುತ್ತಿವೆ.

ಒಂದು ಚಿಡಿ ಕೂಡ ಇದೆ ಕಬ್ಬಿಣದ--

ಹಾಗೂ ಸೈಡ್ ವಾಲ್ ಮೇಲೆ ಬರೆ ಪೈಂಟ್ ಬರೆದಿರುವುದು ಕಾಣಿಸುತ್ತಿದೆ.

ಎಲ್ಲಾ ಕಿಟಕಿಗಳು ಬ್ಲಾಕ್ ಕಲರ್ ದ್ ಆಗಿವೆ.